ಮತ್ತಿಲ್ಲಿ ಹಚ್ಚ ಹಸಿರಾದ ಗಾರ್ಡನ್ ಮತ್ತೆ ಇಲ್ಲಿ ಗಿಡಮರಗಳು ಕಾ ಕಾಣ್ತಾ ಇದ್ದಾವೆ ಅಲ್ಲಿ ಕೆಳಗೆ ಮನುಷ್ಯರು ಓಡಾಡ್ತಾ ಇದಾರೆ.

ಕಲ್ಲಿನ ಕಟ್ಟಡವಾಗಿದೆ ಇದು ಕಲ್ಲಿನಿಂದ ಕುಡಿದ ಒಂದು ದೊಡ್ಡದಾದ ಕಟ್ಟಡವಾಗಿದೆ.

ಇಲ್ಲಿ ನವೋ ನೋಡ್ತಾ ಇರೋದ್ದು ಏ. ಟಿ. ಎಂ ಮತ್ತೆ ಇಲ್ಲಿ ಏ. ಟಿ. ಎಂ ಹೊರಗಡೆ ಬೈಕ್ಗಳು ನಿಂತಿದವ್ವೆ

ಮತ್ತೆ ಆಹ್ಹ್ ಆ ಗೋಡೆದಿಕ್ಕೆ ಅ ನೀಲಿ ಕಲರ್ ಪೈಂಟ್ ಮಾಡಿದ್ದೂ ಕೂಡ ಕಾಣ್ತಾಯಿದೆ-- ಆಮೇಲೆ ನಮಗ್ ಅಲ್ಲಿ ಮಿರರ್ ಕಾಣ್ತಾ ಮಿರರ್ ಇದೆ.

ಮತ್ತೆ ಇಲ್ಲಿ ಜಿಮ್ ಮಾಡಲು ಬೇಕಾದ ಯಲ್ಲ ಸಾಮಗ್ರಿಗಳು ಇವ್ ಕಲರ್ ಕರ್ಟನ್ನ್ ಹಾಕಿದರೆ.

ಇಲ್ಲಿ ನಾವು ನೋಡ್ತಾ ಇರೋದು ಜಿಮ್ ಕಾಣ್ನತ್ತಾ ಇದೆ ನಮಗೆ ಮತ್ತೆ ಅಲ್ಲಿ ಮನುಷ್ಯ ಮೊಬೈಲ್ ಹಿಡ್ಕೊಂಡು ನಿಂತಿದ್ದಾನೆ ಮತ್ತೆ ಅಲಿ ಹಿಂದೆ ಒಬ್ಬ ಮನುಷ್ಯ --